ಮತ್ತು ಗ್ರ ಗ್ರೌಂಡ್ ಪಕ್ಕದಲ್ಲಿ ಮೂರು ಜನ ವಾಕಿಂಗ್ ಮಾಡುತ್ತಿದ್ದಾರೆ.

ಮತ್ತು ನೀಲಿ ಬಣ್ಣ ಬಡದಿದ್ದಾರೆ ಅದು--

ಆಕಾಶವು ನೋಡಲು ತುಂಬಾ ಸುಂದರವಾಗಿ ಕಾಣಿಸುತ್ತಿದೆ.

ಅದನ್ನು ತುಂಬ ಸುಂದರವಾಗಿದೆ ಬಿಲ್ಡಿಂಗ್ ಗೆ ಬಣ್ಣವನ್ನು ಕೊಟ್ಟಿದ್ದಾರೆ.

ಇಲ್ಲಿ ಹಳದಿ ಬಣ್ಣದ ಸೈಕಲ್ ಎಕ್ಸರ್ಸೈಜ್ ಮೆಟೀರಿಯಲ್ ಕೂಡ ಇದೆ.

ಮತ್ತು ದೂರದಲ್ಲಿ ಒಂದು ಬ್ಯಾಟ್ ಕಾಣಿಸುತ್ತದೆ ಕ್ರಿಕೆಟ್ ಬ್ಯಾಟ್ ಕಾಣಿಸುತ್ತದೆ.